ತುಂಬಾ ಜನಗಳು ಕೂಡ ಇದ್ದಾರೆ ಎತ್ತರದ ಮರ ಇದೆ ದೊಡ್ಡ ದೊಡ್ಡ ನೋಡ ಕಾಣ್ತಿದೆ ಅಲಲ್ಲಿ ಬ್ಯಾನರ್ ಗಳು ಕೂಡ ಇದೆ .

ಸೊ ಇಲ್ಲಿ ನೋಡ್ತಿದೀರಾ ನಥಿಂಗ ಭಟ್ ಫ್ರೂಟ್ ಶಾಪ್ಸ್ ಇದೆ ಫ್ರೂಟ್‌ ಗಳು ಕೂಡ ಇದೆ ಒಂದು ಆಪಲ್ ಇದೆ .